ಇದ್ಯಾ ಹಡಗು ಹಡಗು ಸಮುದ್ರ ಅಹ್ ಸಮುದ್ರದಲ್ಲಿ ಹಡಗು ತುಂಬಾ ಚನ್ನಗಿರುತ್ತೆ ಹಡಗು ಒಂದು ಪಯಣ.

ಉಹ್ ಹಾಗೆ ಇರ್ ತ್ಯ ತೇ ನಾವು ಹೋಗಿದ್ದವಿ ಉಹ್.

ಉಹ್ ನಾವು ಹೋಗಿದ್ದು ಉಹ್ ಇಲ್ಲಿ ಗಾಜನೂರ್ ಅಂತ ಇದೆ ಅದು ಕೂಡ ಸೇಮ್ ಹಿಂಗೇ ಇದೆ ಸ್ಟೇಷನ್ .